ಹಾಗೆ ಬೇರೆ ಇನ್ನೊಂದು ಕಡೆ ಹೋದೆ ಅಲ್ಲೂ ಸಿಗ್ಲಿಲ್ಲ ಮತ್ತೆ ಕರ್ನಾಟಕ ಅಂತ ಒಂದು ಎ_ಟಿ_ಎಮ್ ಗೆ ಹೋದೆ ಅಲ್ಲಿ --

ಬಾರಿ ಚೆನ್ನಾಗಿ ಇರೋ ಒಳ್ ಒಳ್ಳೆ ಬುಕ್ ಗಳ್ ಇದಾವಲ್ಲಿ.

ಮತ್ತ್ ಬೇರೆ ಬೇರೆ ಪ್ರಾಣಿಗಳು ಇದಾವೆ ಅವನ್ ನೋಡಕ್ಕೆ ಬಹಳ ಆನಂದ ಆಗುತ್ತೆ .

ನಾವು ತಿಂಗಳಿಗೆ ಒಂದ್ ಸಲಾ ಆಅ ಕಟಿಂಗ್ ಮಾಡಿಸೋಕ್ಕೆ ಅಂತ ಹೋಗ್ತಿವಿ ಸಲೋನಿಗೆ ಅಲ್ಲಿ ನಮ್ಗೆ ತೀರ್ಥಹಳ್ಳಿ ಒಂದ್ ಎರಡುಮೂರು ಸಲೂನ್ ಗಳು ಇದಾವೆ.

ಹಾಗೇ ಬಿಲ್ಡಿಂಗ್ ನಿರ್ಮಾಣವೆಲ್ಲ ಕಷ್ಟ ಆಗ್ಬಿಟ್ಟಿದೆ.

ನಂ ಫ್ರೆಂಡಿಗ್ ಬೂಸ್ಟ್ ಈಸ್ ದ ಫೇವರೆಟ್ ಒನ್ ಅವ್ನ್ ಬೂಸ್ಟ್ ಅಂತೂ ದಿನ ತೊಗೊಳ್ತಾನೇ ಇರ್ತನ್ --

ಆಗ ಗಾಡಿಗಳು ಓಡಾಡೋದು ತುಂಬಾ ಕಷ್ಟ ಆಗ್ತಿತ್ತು ಈಗ ವೇಕ ಗಾಡಿಗಳನ್ನು ಓಡಾಡಸೋದು ತುಂಬಾ ಈಜಿ ಆಗಿದೆ ನಮ್ಗೆ.

ನೈಸ್ ರೋಡ್ ಮಾಡಿದರಿಂದ ನಮ್ಗೆ ಬಾರಿ ಅನುಕೂಲ ಆಗಿದೆ.

ಬೋಡ್ರಸು ಸೈಜು ಚಾಪಡಿ ಅವೆಲ್ಲ ನಮಗೆ ಸಿಗುತ್ತೆ ಇಲ್ಲೆ ಹತ್ರದಲ್ಲಿ ಇಲ್ಲಿ ಬಂಡೆ ಕೆಲಸ ಮಾಡೋದರಿಂದ ನಮಗೆ ಬಾರಿ ಅನುಕೂಲ ಆಗಿದೆ.

ಎಲ್ಲ ಕಲಿಂದೆ ಕಲಿಂದ ಕೆತ್ತಿ ಇರುವಂತಹ ಶಿಲ್ಪಿ ಕಲೆಗಳನ್ನು ನೋಡಿ ಬಾರಿ ಖುಷಿಯಾಗ್ತಿತ್ತು.

ಹಾಗೆ ನಮ್ ಫ್ರೆಂಡ್ ಹತ್ರ ಒಂದ್ ಲಾರಿ ಇದೆ ಅದನ್ನ ಮೊನ್ನೆ ಓಡ್ಸಿದ್ದೆ. ಬಾರಿ ಬಾರಿ ಚೆನ್ನಾಗಿ ಇದೆ ಲಾರಿ ಓಡ್ಸೋದು ಅಂದ್ರೆ ನಂಗೆ ಬಾರಿ ಇಷ್ಟ.

ಹಾಗೂ ಅದಿಕ್ಕೆ ಬಾರಿ ಡೆಕೋರೇಸನ್ ಎಲ್ಲ ಬಾರಿ ಚೆನ್ನಾಗ್ ಮಾಡ್ತಾರೆ.

ನಂಗೆ ಗಿಟಾರ್ ಅಂದ್ರೆ ಬಹಳ ಇಷ್ಟ ನಾನು ಅವಾಗ ಕಲಿಬೇಕು ಅಂತ ಆ ಬಹಳ ಇಷ್ಟ ಇತ್ತು ಈಗ್ ನನ್ ಹತ್ರ ನು ಒಂದು ಗಿಟಾರ್ ಇದೆ.

ನಮ್ಗ ಅವಾಗ ಹಳ್ಳಿಯಲ್ಲಿ ಓಡಾಡೋದ್ದು ಬಾರಿ ಕಷ್ಟ ಆಗ್ತಿತ್ತು ಒಂದ ಹ ಒಂದ್ ಊರಿಂದ ಮತ್ತೊಂದ್ ನಮ್ ಪಕ್ಕದೂರಿಗೆ ಹೋಗ್ಬೇಕು ಅಂದ್ರೆ ಅವಾಗೆಲ್ಲ ಹಳ್ಳ ಎಲ್ಲ ಇಳ್ಕೊಂಡು ಹೋಗ್ಬೇಕಿತ್ತು.

ಭರತನಾಟ್ಯ ಅನ್ನೋದು ಒಂದು ಒಳ್ಳೆ ಕಲೆ ಅದು ಅದು ಆಗಿನ ಕಾಲದಿಂದಾನು ಉಮ್ಮ್ಮ್ಮ್ಮ್ ಒಳ್ಳೆ ಕಲೆ ಆಗೇ ಇದೆ ಮತ್ತೆ ಈಗ್ಲೂ ಆ ಕಲೆ ಮುಂದ್ ಒರೆಸ್ಕೊಂಡು ಹೋಗಿದ್ದಾರೆ.

ಚರ್ಚು ಆಅ ನಮ್ಗೆ ಹೊರಗಡೆಯಿಂದ ನೋಡೋಕ್ಕೆ ಎಲ್ಲ ಬಾರಿ ಚೆನ್ನಾಗಿ ಮಾಡಿರ್ತಾರೆ ಚರ್ಚು ಹಾಗೆ ನಮ್ಮ ಆಹ್ಹ್ಹ್ಹ್ಹ್ ಆಹ್ಹ್ ಕ್ರಿಶ್ಚಿಯನ್ ಫ್ರೆಂಡ್ಸ್ ಗಳು ಒಂದು ಇಬ್ಬರು ಮೂರೂ ಜನ ಇದ್ದಾರೆ ಅವರು ಚರ್ಚಿಗೆಲ್ಲ ನನ್ನ ಕರಿತ್ತಾರೆ ಒಳಗಡೆ ಎಲ್ಲ.